ಮತ್ತು ಒಂದು ಪರ್ದೆ ಇದೆ ಡಬ್ಬಗಳನ್ನು ಸರಿಯಾಗಿ ಜೋಡಿಸಲಾಗಿದೆ.

ನಿಂತಿದ್ದಾನೆ ಅವನ ಕೈಯಲ್ಲಿ ತೋರಣಗಳಿವೆ ಮತ್ತು ಇದು ವ್ಯಕ್ತಿಗಳು ಕುಳಿತಿದ್ದಾರೆ.

ಮತ್ತು ಸಣ್ಣ ಪುಟ್ಟ ಮಕ್ಕಳ ಬಟ್ಟೆಗಳನ್ನು ಜೋಡಿಸಲಾಗಿದೆ.

ಮತ್ತು ಅದರ ಬಳಿ ಒಂದು ಕಂಬವಿದ್--

ಇದರಲ್ಲಿ ಅನೇಕ ಹಚ್ಚೆ ಹಸುರಾದ ಮರಗಳು ಇವೆ.

ಮತ್ತು ಅದರ ಬಳಿ ಸಣ್ಣ ಪುಟ್ಟ ಹೂವಿನ ತೊಟ್ಟಿಗಳಿವೆ.

ಟೈಲ್ಸ್ ಕೂಡ ಬಿಳಿಯ ಬಣ್ಣದ ಆಗಿವೆ.

ಇದು ಒಂದು ಪಾರ್ಕ್ ಆಗಿದೆ ಹಾ --

ಆ ಪಂಪಿನ ಬಳಿ ಅನೇಕ ಗಿಡಮರಗಳಿವೆ.

ಮತ್ತು ಇಬ್ಬರು ವ್ಯಕ್ತಿಗಳು ಫೋಟೋ ಇಳಿಸುತ್ತಿದ್ದಾರೆ.

ಇದೊಂದು ನೀಲಿ ಬಣ್ಣದ ಗಾಡಿ ನಿಂತಿ--

ಒಳಗಡೆ ಹೋಗಲು ಒಂದು ಗೇಟ್ ಇದೆ.

ಒಂದು ಪೊಲೀಸ್ ನ ಚಿತ್ರಣವನ್ನು ಹಚ್ಚಲಾಗಿದೆ.

ಗುಲಾಬಿಯ ಗುಲಾಬಿ ಬಣ್ಣದ ಅರಬಿ ಧರಿಸಿ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ ಚಿಡಿಗಳಿವೆ.

ಅದರ ಮುಂದೆ ಒಂದು ಆಟೋ ನಿಂತಿ--

ಮತ್ತು ಬಿಳಿಯ ಬಣ್ಣದ ಆಕಾಶ ಕಾಣಿಸುತ್ತಿದೆ.

ಆ ಒಂದು ಆಸ್ಪತ್ರೆಯು ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣದ ಆಗಿದೆ.

ಇದು ಇಂದು ಗ್ಯಾರೇಜ್ ಆಗಿದೆ ಇದ್--

ಅದರ ಮೇಲೆ ಶ್ರೀ ಶಿವ ಇಂಟರ್ನೆಟ್ ಎಂದು ಬರೆಯಲಾಗಿದೆ.

ಮತ್ತು ಸ್ಪೀಡೆರ್ ಮ್ಯಾನ್ ನ ಒಂದು ಚಿತ್ರಣವಿದೆ.

ಸಿಡಿಗಳನ್ನು ಕೆಂಪು ಬಣ್ ಚಾಕೋಲೇಟಿ ಬಣ್ಣವನ್ನು ಹಚ್ಚಲಾಗಿದೆ.